ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೀತ ಇದೆ. ಈ ವೇದಿಕೆ ಮೇಲೆ ಇರುವಂಥ --

ಹಾಗೆ ಆ ದ್ವಾರದ ಎದುರ್ಗಡೆ ಒಂದು ದೊಡ್ಡ ಬೀದಿ ಆ ಬೀದಿಯ ತುಂಬಾ ಸಾಕಷ್ಟು ಜನಗಳು ಓಡಾಡ್ತಾ ಇದಾರೆ ಮತ್ತೆ ಸಾಕಷ್ಟು ವಾಹನಗಳು ಕೂಡ ನಿಂತಿವೆ.